ತುಂಬ ಜನ ನಿತ್ಕೊಂಡಿದ್ದಾರೆ ಬಸ್ಟ್ಯಾಂಡ್ ಅಲ್ಲಿ ಮರ ಗಿಡ ಎಲ್ಲ ಇದೆ.

ಈ ಚಿತ್ರದಲ್ಲಿ ಸಂಗೀತ ಮೋಟಾರ್ಸ್ ಬೇಕಂತ ಟಿ_ವಿ_ಎಸ್ ಸ್ಟಡಿ ಗೌಡನ ಹಾಕಿದ್ದಾರೆ.